ನೀರು ತುಂಬಾ ಶುದ್ಧವಾಗಿದೆ ಹಾಗು ನೀರಿನ ಮೇಲೆ ಹಲವಾರು ಸ್ಟೆಪ್ಸಿನ ಮೆಟ್ಟಿಲುಗಳ ಆಕಾರದಲ್ಲಿ ಹಲವಾರು ಕಟ್ಟೆಗಳನ್ನ ಕಟ್ಟಲಾಗಿದೆ ಆಕಾಶ ಮೋಡ ಕವಿದ ವಾತಾವರಣ ಇದೆ.

ಹಾಗೂ ಈ ಬಿಲ್ಡಿಂಗ್ನ ಮುಂದೆ ಒಂದು ಬೈಕ್ನ್ನು ನಿಲ್ಲಿಸಲಾಗಿದೆ ಈ ಬಿಲ್ಡಿಂಗ್ ಅಲ್ಲಿ ಹಲವಾರು ಕೊಠಡಿಗಳಿದ್ದು ಲೈಟ ಗಾಲನ್ನು ಹಾಕಿದ್ಧಾರೆ.

ಈ ಚಿತ್ರಣದಲ್ಲಿ ನಾವು ಒಂದು ಪೋಸ್ಟ್‌ ಆಫೀಸ್‌ನನ್ನು ನೋಡುತ್ತಿದ್ದು ವೆಲ್ಕಮ್ ಟು ಇಂಡಿಯನ್‌ ಪೋಸ್ಟ್‌ ಆಲ್‌ ಬ್ಯಾಂಕ್‌ ಎ.ಟಿ.ಎಂ ಕಾರ್ಡ್‌ಸ್‌ ಆರ್‌ ಅಕ್ಸ್‌ಪ್ಟೆಡ್‌ ಹಿಯರ್‌ ಅನ್ನೋ ಒಂದು ಬೋರ್ಡ್‌ನ್ನ ನೋಡುತ್ತಿದ್ದೇವೆ.

ಈ ಚಿತ್ರಣವು ಒಂದು ಆ- ಬ್ಯೂಟಿ ಪರ್ಲ್‌ನ್ನ ಒಂದು ಚಿತ್ರಣದ ಭಾಗವಾಗಿದ್ದುಇಲ್ಲಿ ಪೆಡಿಕ್ಯೂರ್‌ ಮತ್ತು ಮೆನಿಕ್ಯೂರ್‌ ಅನ್ನು ಮಾಡಲಾಗುತ್ತದೆ.

ಹಾಗೂ ಇಲ್ಲಿ ಒಂದು ಕಬ್ಬಿಣದ ಬೀಮಿನ ರಾಡ್‌ನ್ನು ಕೂಡ ಇಲ್ಲಿ ಹಾಕಲಾಗಿದೆ ಆಕಾಶವು ನೀರು ಒಂದೇ ಆದ ರೀತಿಯಲ್ಲಿ ಇಲ್ಲಿ ಕಾಣುತ್ತದೆ ನೀರು ತುಂಬಾ ಸ್ವಚ್ಚವಾಗಿ ಇದೆ.

ಈ ಚಿತ್ರಣದಲ್ಲಿ ನಾವು ಟೊಯಾಟಾರವರಿಗೆ ಸೇರಿದ ಒಂದು ಬಿಳಿ ಬಣ್ಣದ ಕಾರನ್ನು ನೋಡುತ್ತಿದ್ದೇವೆ ಇದು ಹಳದಿ ಬೋರ್ಡ್ ಹೊಂದಿದ್ದು ಇಲ್ಲಿ ಕೆ_ಎ ಥರ್ಟಿ ಟೂ ಡಿ ಫೈವ್ ಟೂ ಸೆವೆನ್ ಟೂ ಎಂಬ ನಂಬರ್ ಪ್ಲೇಟ್ ಇಲ್ಲಿ ಇದೆ.

ಇದು ಈ ಕಾರನ್ನು ಹಸಿರಿನ ಹುಲ್ಲಿನ ಮೇಲೆ ನಿಲ್ಲಿಸಿಲಾಗಿದೆ ಹಾಗು ಈ ಬಯಲು ಪ್ರದೇಶದಲ್ಲಿ--

ಈ ಚಿತ್ರದಲ್ಲಿ ನಾವು ನೀರಿನ ಸ್ಥಳ ನೋಡ್ತಾ ಇದೀವಿ ಈ ನೀರಿನ ಮೇಲೆ ಸೇತುವೆ ಇದೆ ಸೇತುವೆಗೆ ಹಲವಾರು ಪಿಲ್ಲರ್ಸ್ ಗಳನ್ನ ಹಾಕಿದ್ದಾರೆ ಮೋಡ ಕವಿದ ವಾತ್‌ --